ಆಕಡೆ ಇಕಡೆ ಸೈಡ್ ಮಧ್ಯದಲ್ಲಿ ಚೇರ್ ಇಟ್ಟಿದ್ದಾರೆ. ಆಕಡೆ ಇಕಡೆ ಸೈಡ್ ಚೇರ್ ಮೇಲೆ ಇಟ್ಟಿದ್ದಾರೆ ಮಧ್ಯ ಯಲ್ಲಿ ಟೇಬಲ್ ಇಟ್ಟಿದ್ದಾರೆ. ಪಕ್ಕದಲ್ಲಿ ಮಾತಾಡೋಕೆ ಕೂತ್ಕೋಳಿಕೆ ಚೇರ್ ನ ಇಟ್ಟಿದ್ದಾರೆ. ಅದರ ಮೇಲ್ಗಡೆ ವೈಟ್ ಕಲರ್ ಅದರ ಮೇಲ್ಗಡೆ ಆಗ್ ಪತ್ತೆನಾ ಇಟ್ಟಿದ್ದಾರೆ ಎಲ್ಲೋ ಕಲರ್ ಮೇಲ್ಗಡೆ ಟೇಬಲ್ ಮೇಲೆ ಹಾಕಿದ್ದಾರೆ --

ಈರುಳ್ಳಿ ಮಂಡಿ ಈರುಳ್ಳಿ ಮಂಡಿಯಲ್ಲಿ ಈರುಳ್ಳಿಯನ್ನು ಹಾಕಿಕೊಂಡಿದ್ದಾರೆ ಪಕ್ಕದಲ್ಲಿ ಅಹ್ ಚೀಲದಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಟ್ಕೊಂಡಿದ್ದಾರೆ ಆಕಡೆ ಚೀಲದಲ್ಲಿ ಒಂದ್ ಹತ್ತ್ ಚೀಲವನ್ನು ಅಹ್ ಈರುಳ್ಳಿ ಗೆಡ್ಡೆಯನ್ನು ಇಟ್ಟ್ಕೊಂಡು ಇದ್ದಾರೆ. ಈರುಳ್ಳಿನ --

ಇದು ಮದುವೆ ಆ- ಆಚಕಡೆ ಹೊರಗಡೆ ಹೇ-ಹೇಗಿರ್ಬೇಕು ಅಂದ್ರೆ ಚೇರ್ ಗಳನೆಲ್ಲ ಹಾಕಿದ್ದಾರೆ ಇನ್ನು ಯಾರು ಜನನು ಬಂದಿಲ್ಲ ಡೆಕೋರೇಷನ್ ಚೆನ್ನಾಗ್ ಮಾಡಿದ್ದಾರೆ ಆಕಡೆ ಇಕಡೆ ಸೈಡ್ ಡೆಕೋರೇಷನ್ ತುಂಬ ಚೆನ್ನಾಗ್ ಮಾಡಿದ್ದಾರೆ ಆಕಡೆ ಈ ಕಡೆ ಸೈಡ್ ತುಂಬ ಚೆನ್ನಾಗ್ ಕಾಣುಸ್ತಾಯಿದೆ.

ಆಟವಾಡುವುದಕ್ಕೆ ಜಿ.ಆರ್.ಎಸ್ ಜಿ.ಆರ್.ಎಸ್ ನಲ್ಲಿ ಆಟವಾಡುವುದಕ್ಕೆ ತುಂಬ ಚೆನ್ನಾಗಿ ಇರುತ್ತದೆ ಮಳೆ ಬಂದರೆ ಇನ್ನೂ ತುಂಬಾ ಚೆನ್ನಾಗಿ ಆಟಾಡಬಹುದು ಅಲ್ಲಿ ಜಾರ್ಗಂಟೆ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತದೆ ಮಕ್ಕಳು ತುಂಬ ಇಷ್ಟ ಪಡುತ್ತಾರೆ. ಅಲ್ಲಿಗೆ ಹೋಗ್ಲಿಕ್ಕೆ --

ಆಟೋ ಮತ್ತೆ ಬಸ್ಟ್ಯಾಂಡ್ ಬಸ್ಟ್ಯಾಂಡಿನಲ್ಲಿ ಆಟೋ ಗಳು ಎರಡು ಇಕಡೆ ಸೈಡಿ ಗೆ ನಿಂತಿದೆ ಬಸ್ಸುಗಳು ಆ ಕಡೆಯಿಂದ ಇಕಡೆಕ್ಕೆ ಹೋಡಾಡುತ್ತಿವೆ ಆಟೋ ಗಳು ಸಹ ಆಕಡೆಯಿಂದ ಇಕಡಕ್ಕೆ ಹೋಡಾಡುತ್ತಿವೆ ಅಲ್ಲಿ ಸ್ವಲ್ಪ ಜನ ಕಸ್ಟಮರ್ ಅಲ್ಲಿಂದ ಇಲ್ಲಿಗೆ ಹೋದಾಡುತ್ತಿದ್ದಾರೆ ಆಟೋ ಲಿಕ್ಕೆ ಹೋಗ್ಲಿಕ್ಕೆ.

ಲಾರಿ ಲಾರಿ ಲಾರಿ ಕಾಣಿಸ್ತಾ ಇದೆ ವೈಟ್ ಕಲರ್ ಲಾರಿ ಅದರ ಎದರಗಡೆ ಡಿಸೈನ್ ತರ ಕಾಣಸ್ತಾ ಇದೆ ಅದರ ಮೇಲ್ಗಡೆ ಉದ್ದ ಉದ್ದವಾಗಿ ಕಾಣಿಸ್ತಾ ಇದೆ. ಕೆಳಗಡೆ ರಸ್ತೆ ಮೇಲೆ ದಾರಿ ಇದು ಲಾರಿ ನಿಂತಿದೆ.ಲಾರಿ ಯಲ್ಲಿ ಕಿಡಕಿ ಸೈಡ್ ನಲ್ಲಿ ಕುಳ್ತಿದ್ದಾರೆ.

ಗುಡ್ ಆ ಸೈಡ್ನಲ್ಲಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಕಾಣಿಸ್ತಾ ಇದೆ । ಅಲ್ಲಿ ಗ್ರೀನ್ ಕಲರ್ ಸಹ ಕಾಣಿಸ್ತಾ ಇದೆ ।ಎದಿನೆಂಟು ಆ ಕಡೆ ಗುಡ್ಡ ಆ ಕಡೆ ನಿಂತ ಈ ಕಡೆ ಬರುತ್ತಾ ಇದೆ । ಆ ಕಡೆಯಿಂದ ಸುತ್ತಲೂ ಸಹ ಬಿಜಿ ತರಾ ಹಾಕ್ತಾ ಇದೆ ।

ಒಂದು ಮರ ಮರದ ಕೆಳಗಡೆ ತುಂಬ ಜನ ಪ್ರಾಣಿಗುಳು ಇರುತ್ತವೆ ಪ್ರಾಣಿಗುಳು ನೋಡುವುದಕ್ಕೆ ತುಂಬ ಸುಂದರವಾಗಿರುತ್ತೆ. ಬ್ಲಾಕ್ ಕಲರ್ ಅಲ್ಲಿ ಕಾಣಿಸ್ತಿದೆ ಒಂದು ದೊಡ್ಡ ಆಲದ ಮರ ಅದ್ರ ಕೆಳಗಡೆ ಹಸುಗುಳು ಎಮ್ಮೆಗಳು ಎಲ್ಲ ಇರುತ್ತದೆ ಪಕ್ಕದಲ್ಲಿ ನೀರಿನ ಗುಂಡಿಗುಳು ಸಹ ಇದಾವೆ.

ಬ್ರಿಡ್ಜ್ ಬ್ರಿಡ್ಜ್ ತವ ಕಾಣಸ್ತಾ ಇದೆ ನೀರನ್ನು ನೋಡೋದಿಕ್ಕೆ ಬ್ರಿಡ್ಜ್ ತರ ಮಾಡಿರ್ತಾರೆ ಬ್ರಿಡ್ಜ್ ಸೈಡಿನಲ್ಲಿ ಹೋಗಿ ನಾವು ನೀರನ್ನು ಸಹ ನೋಡಬಹುದು ಬ್ರಿಡ್ಜ್ ನ ಸುತ್ತಲೂ ಆಕಡೆ ಇಕಡೆ ಸೈಡಿನಲ್ಲಿ ಕಬ್ಬಣದಿಂದ ಮಾಡಲ್ಪಟ್ಟಿದೆ ಅದರನ್ನು ಇಟ್ಟುಕೊಂಡು ನೋಡಿಕೊಂಡು ಬರಬೇಕು.